ಎಲ್ಲ ಒಂದೇ ಒಟ್ಟಿಗೆ ತಂದು ಹಾಕಿದ್ದಂಗೆ ಕಾಣ್ತಿದ್ದಾರೆ ಇದು ಏನಾದ್ರೂ ರಿಪೇರಿಗೆ ಬಂದ್ ತಕ್ಷಣ ಇವ್ರು ಎಲ್ಲರು ಫಿಟ್ ಮಾಡಿ ಕೊ ಕೊಡೊ ತರ ಕಾಣ್ತಿದೆ .

ಅವರಿಗೆ ಜೀಸಸ್ ಎಲ್ಲ ಕೊಡ್ತಾರೆ ಎಂದು ಅವರ ನಂಬಿಕೆ --

ಇದನ್ನ ನಾವು ಬಸ್ ಸ್ಟೇಷನ್ ಎನ್ನುತ್ತೇವೆ ಇಲ್ಲ್ ಅಂದ್ರೆ ಬಸ್ ನಿಲ್ದಾಣ ಎನ್ನುತ್ತೇವೆ ಇಲ್ಲಿ ಬೇರೆ ಬೇರೆ ಕಡೆ ಹೋಗುವಂತ ವ್ಯಕ್ತಿಗಳು ಊರಿಗೆ ಹೋಗುವಂತ ವ್ಯಕ್ತಿಗಳು ಇಲ್ಲಿ ಬೇರೆ ಬೇರೆ ಬಸ್ ಹತ್ತಾರೆ.

ಇಲ್ಲಿ ತುಂಬನೇ ಗೋಲ್ಡ್ ಲೋನ್ ಆಗಿರ್ಬೋದು ಇಂಟರ್ನೆಟ್ ಶಾಪ್ ಕಾಣ್ತಿದೆ ಆಂಧ್ರ ಬ್ಯಾಂಕ್ ಎ.ಟಿ.ಎಮ್ ಕಾಣ್ತಿದೆ ಆಕ್ಸಿಸ್ ಬ್ಯಾಂಕ್ ಕಾಣ್ತಿದೆ.

ಇದು ಯಾವುದೋ ಒಂದು ಶಾಪ್ ತರ ಕಾಣ್ಸತಿದೆ ಎಕ್ಷಹಿಬಿಷನ್ ಆಗಿರ್ಬೋದು ಇಲ್ಲ ಜಾತ್ರೆ ಆಗಿರ್ಬೋದು ಇಲ್ಲಿ ಕ್ಲಿಪ್ ಆಗಿರ್ಬೋದು ಹೇರ್ ಬ್ಯಾಂಡ್ ಅಹ್ ಕಿವಿ ರಿಂಗು ಬಾಂಗೆಲ್ಸ್ ಎಲ್ಲವೂ ಸಿಗುತ್ತದೆ ಅದುನು ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತದೆ.

ಆ ಬೇರೆ ತರದ ಎಲ್ಲಾ ವಸ್ತುಗಳು ಇಲ್ಲಿ ಕಾಣ್ಸಕೊಳ್ತಿದೆ.

ತುಂಬ ಜನರು ಬಗ್ಗಿ ನೋಡ್ತಿದ್ದಾರೆ ಅವರು ಯಾವ್ ತರ ಕ್ಲೀನ್ ಮಾಡ್ತಾರೆ ಅಂತ

ಇಲ್ಲಿ ಒಬ್ಬ ಸ್ತ್ರೀ ಅಹ್ ತನ್ನ ಹುಡುಗಿದು ಬಾಲ್ ಇಟ್ಕೊಂಡು ನಿಂತಿದ್ದಾರೆ ಹಾಗೂ ಅವರ ಅಪ್ಪ ಆಗಲಿ ಅಮ್ಮ ಆಗಲಿ ಆ ಹುಡುಗಿ ಆಗಲಿ ಅಲ್ಲಿ ನಡಿಯುವಂತ ಒಂದು ಸಂಘಟನೆ ನೋಡುತ್ತಿದ್ದಾರೆ.

ಇದುವೊಂದು ಫಿಟ್ನೆಸ್ ಜಿಮ್ ತರ ಕಾಣ್ತಾ ಇದೆ. ಇಲ್ಲಿ ಇಬ್ಬ್ರು ಮನುಷ್ಯರು ತಾವು ಫಿಟ್ ಆಗಿ ಇರಕ್ಕೆ ಟ್ರೈನಿಂಗ್ ಮಾಡ್ತಿದ್ದಾರೆ. ಹಾಗೂ ಅದನ್ನ ಥ್ರೆಡ್ ಮಿಲ್ ಅಂತೇವೆ ಅದ್ರಿಂದ ತುಂಬಾನೇ ಉಪಯೋಗಗಳಿವೆ .